ಹಾಗೆಯೇ ಕುಳಿತುಕೊಳ್ಳಲು ಎರಡು ದೊಡ್ಡದಾದಂತಹ ಕುರ್ಚಿಗಳನ್ನು ಗಮನಿಸಬಹುದು ಹಾಗೆ ಇದರ ಗೇಟ್ ಅಂತು ಬಹಳ ಅತ್ಯುತ್ತಮವಾಗಿ ಸುಂದರವಾಗಿರುವುದನ್ನು ಸಹ ಗಮನಿಸಬಹುದು.

ಇದು ಒಂದು ಬಸ್ ಸ್ಟಾಂಡ್ ನ ಚಿತ್ರವಾಗಿದೆ ಹಾಗೆ ಇಲ್ಲಿ ಹಲವಾರು ಜನ ಪ್ರಯಾಣಿಕರು ಕುಂತಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ಇಲ್ಲಿ ನಾವು ಡಸ್ಟ್ ಬಿನ್ ಗಳನ್ನು ಸಹ ಗಮನಿಸಬಹುದು ಹಾಗೆಯೇ ಹೊಸ ರೀತಿಯ --

ಈ ಚಿತ್ರದಲ್ಲಿ ನಾವು ಒಂದು ಶಿವಾಜಿ ಮೂರುತಿಯನ್ನು ಸ್ಟಾಚು ವನ್ನು ನೋಡಬಹುದಾಗಿದೆ ಇದು ಒಂದು ಚತುರ್ಪತಿ ಶಿವಾಜಿಯ ಸ್ಟಾಚು ಆಗಿದೆ ಆಗೆ ಇದು ಒಂದು ಸೆಂಟರ್ ಪ್ಲೇಸ್ನ ನಲ್ಲಿ ಇರುವುದನ್ನು ಗಮನಿಸಬಹುದು.

ಉದ್ದ ಉದ್ದಾದಂತಹ ಮರವನ್ನು ನಾವು ಗಮನಿಸಬಹುದು ಹಾಗೆ ಸಣ್ಣ ಸಣ್ಣ ಗಿಡಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ನೋಡಲು ಇದು ಒಂದು ಸುಂದರವಾದಂತಹ ಉದ್ಯಾನವನ ಎಂದೆಂದಿಸುತ್ತದೆ.

ಇದು ಜೋಕಾಲಿ ಜಾಯಿಂಟ್ ವಿಲ್ ಗೇಮ್ ಇಳಿಜಾರು ಬಂಡಿಯನ್ನು ಸಹ ನಾವು ಗಮನಿಸಬಹುದಾಗಿದೆ ನೋಡಲು ಇದು ಒಂದು ಅದ್ಭುತವಾದ ಸಾಂಸ್ಕೃತಿಕ ಸ್ಥಳವೆಂದು ಅನಿಸುತ್ತದೆ.

ಇಲ್ಲಿ ವುಮೆನ್ ವೆಸ್ಟ್ ಕೂಡ ಸಿಗುವುದನ್ನು ನಾವು ಗಮನಿಸಬಹುದಾಗಿದೆ ಹಾಗೂ ಇದು ನೋಡಲು ತುಂಬಾ ಸುಂದರವಾದ ದೃಶ್ಯ ಇದಾಗಿದೆ.

ಅಂಗಡಿಯ ಮೇಲ್ಭಾಗದಲ್ಲಿ ಮತ್ತೊಂದು ಅಂಗಡಿ ಇರುವುದನ್ನು ನಾವು ಗಮನಿಸಬಹುದು ಹಾಗೆಯೇ ಪಕ್ಕದಲ್ಲಿ ಎ.ಸಿ.ಎಂ. ಹನುಮಾನ್ ಅಂತ ಬರೆದಿರುವುದನ್ನು ಸಹ ನಾವು ಗಮನಿಸಬಹುದು.

ಇಲ್ಲಿ ಹಲವಾರು ಗಾಡಿಗಳು ನಿಂತಿರುವುದನ್ನು ಗಮನಿಸಬಹುದಾಗಿದೆ ಹಾಗೆ ಇಲ್ಲಿ ಹಲವಾರು ಸ್ಕೂಟಿ ಹಲವಾರು ಬೈಕು ಗಳು ಹಲವಾರು ಮನುಷ್ಯರು ಅಡ್ಡಾಡು--

ಸುತ್ತಮುತ್ತಲು ದೊಡ್ಡದಾದಂತ ಮರಗಳು ಹಾಗೆಯೇ ಸಣ್ಣ ಪುಟ್ಟ ಗಿಡಗಳು ಬೆಳೆದಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಹಾಗೆಯೇ ಇದು ಹಳೆಯದಾಗಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಅಳೆಯ ಕಾಲದ ಕಟ್ಟಡವನ್ನು ಗಮನಿಸಬಹುದು ಈ ಕಟ್ಟದಡ ಮುಂಭಾಗದಲ್ಲಿ ಹಲವಾರು ಬೈಕ್ಗಳು ಒಂದರ ಪಕ್ಕದಲ್ಲಿ ಒಂದು--